ಇದು ಕೆಫೆ ಏರಿಯಾ ಇಲ್ಲಿ ಕಾಫಿ ಸಿಗುತ್ತೆ. ಇಲ್ಲಿ ತಗೋಳೋರು ದೊಡ್ಡದು ಮಂದಿ ಇರ್ತಾರ ಇದು ಕಾಸ್ಟ್ಲಿ ಇರುತ್ತೆ.

ದೊಡ್ಡದು ಕಟ್ಟಿಸ್ತಾ ಇದ್ದಾರೆ ಇದ್ಕೆ ಸುಮಾರ್ ಖರ್ಚಾಗುತ್ತೆ ಅಥವಾ ಎಲ್ಲೋ ಬೇರೆ ಕಡೆ ಇದೆ.

ಇದೊಂತರ ಒಂತರ ಇದು ಇದ್ದಂಗೆ ಚಿಕನ್ ಫಿಶ್ ಆ ತರ ಇದು ಇದೊಂದು ತಿನ್ನುವ ಆಹಾರ ಆಗಿದೆ ಎಲ್ಲ ಕಡೆ.

ಇದು ನದಿ ನದಿಯಾಗ ನೀರೈತಿ ನೀರೊಳಗ ಮೀನು ಅದಾವ. ಇದು ಫುಲ್ ದೊಡ್ಡದೈತಿ ಇದು ಬಾಳ ಡೀಪ್ ಇರುತ್ತೆ ಇಲ್ಲಿ ಕಸ ಬಂದೈತಿ ಇದು ಬಾಳ ಡೇಂಜರ್ .

ಇದನ್ನ ಬಡವರು ನಾವು ಯೂಸ್ ಮಾಡ್ಕೊಬೋದು ಇದರಿಂದ ಬಾಳ ಹೆಲ್ಪ್ ಐತಿ.

ಬಾಳ ಜನ ತಿಂದ ಟ್ರೈ ಮಾಡ್ತಾರಾ ಟ್ರೈ ಮಾಡಬೋದ ಇದೊಂದ ತರ ಚೈನೀಸ್ ಡಿಶ್ ದೇ ಶುಡ್ ಟ್ರೈ ಒನ್ಸ್ .